ಇಲ್ಲಿ ಒಂದು ದೊಡ್ಡನೆಯ ಬಿಡ ಇದೆ ಮತ್ತು ಅದರ ಮೇಲೆ ಸುಮಾರು ತಲೆ ದಿಂಬುಗಳು ಇವೆ ಮತ್ತು ಪಕ್ಕದಲಿ ಒಂದು ಕುರ್ಚಿ ಇದೆ.

ಈ ಚಿತ್ರದ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತದೆ. ಇದು ಸಣ್ಣ ಮಕ್ಕಳ ಒಂದು ಕಥೆಯೋ ಉಹ್ ಮಾಡುತ್ತಿದ್ದಾರೆ ಎಂದು--

ಈ ಚಿತ್ರದಲ್ಲಿ ನಮಗೆ ಒಂದು ಕೆರೆಯ ಚಿತ್ರವು ಕಾಣಿಸುತ್ತಿದೆ ಕೆರೆಯ ಸುತ್ತಲು ಹಲವಾರು.

ವನ್ನು ನೋಡಿದ ತಕ್ಷಣ್ ಗೊತ್ತಾಗುತ್ತದೆ ಇದು ಒಂದು ಮದುವೆಯ ಸಮಾರಂಭದ ಒಂದು ಚಿತ್ರವೆಂದು.